ಇದು ಒಂದು ರೀತಿಯಾದ ಗೇಟ್ ಇನ ಒಂದು ಚಿತ್ರಣವಾಗಿದ್ದು ಗೇಟ್ ನ ಈ ರೀತಿಯಾಗಿ ಇಲ್ಲಿ ಈ ರೀತಿಯಾಗಿ ಡೆಕೋರೇಷನ್ ನಿಂದ ಇದನ್ನ ಮಾಡಿದ್ದಾರೆ ಇಲ್ಲಿ ಸುತ್ತ ಮುತ್ತ ಕಾಂಪೌಂಡ್ ಇದೆ ಇಲ್ಲೊಂದ್ ಇಷ್ಟು ಮರಗಳು ಕೂಡ ಇದೆ.

ವಿವಿಧ ರೀತಿಯಾದ ಮ್ಯಾಟ್ ಗಳನ್ನ ಇಲ್ಲಿ ನೋಡ್ಬೋದು ವಿವಿಧ ರೀತಿಯ ಶೇಪ್ ನ ಮ್ಯಾಟ್ಗಳು ವಿವಿಧ ರೀತಿಯ ಕ್ಲಾತ್ಸ್ ನ ಮ್ಯಾಟ್ಗಳು ಇಲ್ಲಿ ಇದಾವೆ. ಈ ರೀತಿಯಾಗಿ ಮಾಲ್ ಗಳಲ್ಲಿ ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಈ ರೀತಿಯಾಗಿ ಮ್ಯಾಟ್ನ ಮಾರ್ತಾರೆ.

ಒಂದ್ ರೀತಿಯಾದ ಒಂದು ಅಹ್ ಅಹ್ ಗೇಟ್ ಆಗಿದ್ದು ಇಲ್ಲಿ ಗೇಟಿನ ಚಿತ್ರವಿದೆ. ಈ ರೀತಿಯಾಗಿ ಇಲ್ಲಿ ಗೇಟ್ ಓಪನ್ ಆಗಿದೆ ಹಾಗೂ ಇಲ್ಲಿ ಅಹ್ ಮರ ಗಿಡಗಳು ಕೂಡ ಇದಾವೆ ಇಲ್ಲೊಂದ್ ಸೈಡ್ ಅಲ್ಲಿ ಒಂದ್ ಬೈಕ್ ಕೂಡ ನಿಂತಿದೆ.

ಚಿತ್ರ ಆಗಿದ್ದು ಇಲ್ಲಿ ಸುತ್ತ ಮುತ್ತ ಒಂದಿಷ್ಟು ಮರಗಳು ಇರೋದನ್ನ ನೋಡ್ಬಹುದು ಇಲ್ಲಿ ಸೈಡ್ ಸೈಡ್ ಅಲ್ಲಿ ಒಂದಿಷ್ಟು ಮನೆ ಚಿಕ್ಕ ಚಿಕ್ಕ ಮನೆ ಇದೆ ಇಕಡೆ ಸೈಡ್ ಅಲ್ಲಿ ಒಂದ್ ಶೆಡ್ ಮನೆ ಇದೆ ಇಲ್ಲಿ ಜನ್ರು ಕೂಡ ಹೊಡಾಡ್ತಿದ್ದಾರೆ.